ಇದು ಇಸ್ಲಾಂ ಮತದ ಅನುಯಾಯಿಗಳು ಪ್ರಾರ್ಥನೆ ಮಾಡುವ ಸ್ಥಳ ಇಲ್ಲಿ ಒಂದು ದಿನಕ್ಕೆ ಐದು ಬಾರಿ ಪ್ರಾರ್ಥನೆ ಮಾಡುತ್ತಾರೆ ಇದರ ಮುಖ್ಯ ಉದ್ದೇಶ ಮುಸ್ಲಿಂಸರ ಪ್ರಾರ್ಥನೆಗೆ ಸ್ಥಳಾವಕಾಶ ಒದಗಿಸಿ ಕೊಟ್ಟಿದ್ದಾರೆ.

ಇದು ಕಿತ್ತೂರಾಣಿ ಚೆನ್ನಮ್ಮ ಅವರ ಸ್ಟ್ಯಾಚು ರಾಣಿ ಚೆನ್ನಮ್ಮ ಅವರು --

ಅಕ್ಟೋಬರ್ ಇಪ್ಪತ್ತು ಮೂರು ಸಾವಿರದ ಏಳು ನೂರ ಎಪ್ಪತ ಎಂಟು ರಲ್ಲಿ ಜನಿಸಿದರು ಇವರು ಬೆಳಗಾವಿ ಜಿಲ್ಲೆಯ ಕಾಕತಿಯಲ್ಲಿ ಇವರು ಜನಿಸಿದರು ಇವರು ವೀರ ವನಿತೆ ಕಿತ್ತೂರು ರಾಣಿ ಚೆನ್ನಮ್ಮ ಎಂದು ಹೆಸರುವಾಸಿಯಾದರು.

ಇದು ರೋಡ್ ಸೈಡ್ ನಲ್ಲಿ ಇಟ್ಟಿರುವಂತಹ ಒಂದು ಚಾಟ್ ಸೆಂಟರ್ ಇಲ್ಲಿ ಬಹಳಷ್ಟು ಜನ ಬರುತ್ತಾರೆ ಹಾಗೂ ರುಚಿಕರವಾಗಿರುತ್ತದೆ ಜನರಿಗೆ ಬಹಳಷ್ಟು ಉಪಯುಕ್ತವಾಗಿದೆ.

ಇಲ್ಲಿ ಮಕ್ಕಳು ಏನೇನೇನು ಪ್ರತಿಭೆಯಲ್ಲಿ ಇದ್ದಾರೆ ಏಂದು ತಿಳಿದು ಕುಳ್ಳುತಿದ್ದರೆ ಶಿಕ್ಷಕರೂ.